ಹಾಗೆನೆ ಕೆಳಗಡೆ ಹೋಮ್ ಥೆಟರ್ಸ್ ಕೂಡ ಇದೆ ಮತ್ತೆ ದೊಡ್ದ ವೈಯರ್ಸ್ ಕೂಡಾ ಇದೆ ಕಟ್ಟಡ ಇದೆ .

ಇಲ್ಲಿ ನೋಡತ್ತಾ ಇದೀವಿ ಒಂದು ಬ್ರಾಂಚ್ ಚಿಕ್ಕ ಚಿಕ್ಕ ಪೋಸ್ಟರ್ ಕೂಡ ಇಲ್ಲಿ ಇದೆ .